ಇದರಲ್ಲಿ ನಾವು ಪೂಜೆ ಮಾಡುವದನ್ನ ನಾವು ಸಹ ನೋಡಬಹುದು ಹಾಗೆ ಬಹಳ ಜನಸ್ ಜನದ ಸಂಖ್ಯೆಯನ್ನು ಕಾಣುತ್ತೆವೆ.

ಹಾಗೆ ಅದರ ಹಿಂದಗಡೆ ಒಂದು ಲೈಟಿನ ಕಂಬವನ್ನು ಸಹ ನಾವು ಕಾಣಬಹುದು ಈ ಬಿಲ್ಡಿಂಗಿಗೆ ಮೆಟ್ಟಲನ್ನು ಸಹ ನೋಡಬಹುದು ಗ್ರಿಲ್ ಸಹ ನಾವು ಕಾಣಬಹುದು.

ಚಿತ್ರದಲ್ಲಿ ನಾವು ಕೀಬೋರ್ಡ್ ಮತ್ತು ಮೌಸ್ ಅನ್ನು ನೋಡುತ್ತೇವೆ.

ಬುಟ್ಟಿಗಳು ಮೂರು ಟೇಬಲ್ ತರ ಇರುವ ಕಟ್ಟಗಿವಿ ಬಣ್ಣದ ಚಿ ಇದ್ ಕಾಣತ--

ಹಾ ಹಿಲ್ಲಿ ಮೆಡಿಕಲ್ ಟೈಪ್ಸ್ ಇದೆ ಈ ಚಿತ್ರದಲ್ಲಿ ಅ ಪೌಂಡ್ಸು ಹಾಗು ಬೇರೆ ಬೇರೆ ರೀ--

ತಿರುಬರ ಹಸಿರು ಶೊಕೆಶ್ ಇಂದ ಹಾಗೆ ಇದರ ಅಕ್ಕ ಪಕ್ಕದಲ್ಲಿ ಗಿಡ ಅ ಗಿಡಗಳನ್ನು ಸಹ ನೋಡ್ತಾಇದಾವೆ ಹಾಗ ಸುತ್ತಲೂ ದೊಡ್ಡ ದೊಡ್ಡ ಗಿಡ ಮರಗಳನ್ನು ನಾವು ಕಾಣ್ತಾಇದೆ.

ಈ ಚಿತ್ರದಲ್ಲಿ ಅ ಪುಸ್ತಕ ಮಾ ಪುಸ್ತಕದ ಅಂಗಡಿಯನ್ನ ನೋಡ್ತಾಇದೆವೆ ಹಾಗೆ ಈ ಚಿತ್ರದಲ್ಲಿ ಹೆಣ್ಣುಮಕ್ಕಳು ಗಂಡುಮಕ್ಕಳು ಹಾಗು ಹುಡುಗಿಯರು ಹುಡುಗರು ಎಲ್ಲಾರು ಬುಕ್ಸ್ ವನ್ನು ಖರೀದಿ ಮಾಡಲು ನಿಂತಿರುದನು ಸಹ ನೋಡ್ತಾಇದೆವೆ.

ಹಲವಾರು ವ್ಯಕ್ತಿಗಳು ನಿಂತಿರುವುದನ್ನು ನೋಡುತ್ತಾ ಇದೆವೆ ಒಬ್ಬ ವ್ಯಕ್ತಿ ಅದನ್ನು ಅಳತೆ ಮಾಡುವುದನ್ನು ಸಹ ನೋಡ್ತಾ ಇದೆ ಒಬ್ಬ ವ್ಯಕ್ತಿ ನಿಂತಿರುವುದನ್ನು ನೋಡ್ತಾ ಇದ್ದೇವೆ ಇನ್ನೊಂದು ಗ್ರಾನೆಟಿ ನ ಮೇಲೆ ಒಂದು ನಾಯಿ ಮಲಗಿರುವುನು ಸಹ ನಾವು ಕಾನಸ್ತ ಕಾನ್ತಾ ಇದೆ.

ಈ ಅ ಈ ಚಿತ್ರದಲ್ಲಿ ನಾವು ಮೋದಿ ಎಲೆಕ್ಟ್ರಿಕಲ್ ಅಂಗಡಿಯನ್ನು ನೋಡುತ್ತೇವೆ ಇಲ್ಲಿ ಎಲೆಕ್ಟ್ರಿಷಿಯನ್ ಸಾಮಾನುಗಳು ಎಲ್ಲವು ದೊರಕುತ್ತದೆ.

ಚಿತ್ರದಲ್ಲಿ ನಾವು ಸ್ಟೇಟ್ ಬ್ಯಾಂಕ್ ಎ ಟಿ ಎಮ್ ಕಾಣಬಹುದು ಹಾಗೆ ಎ ಟಿ ಎಮಿ ನಲ್ಲಿ ಮೂರು ಜನ ಗಂಡ ಮಕ್ಕಳು ಹಾಗು ಮೂರು ಜನ ಹೆಣ್ಣ ಮಕ್ಕಳನ್ನು ಸಹ ನಾವು ಕಾಣಬಹುದು.

ಈ ಚಿತ್ರದಲ್ಲಿ ಮದರಸಾವನ್ನು ಕಾಣುತ್ತಾ ಇದಾವೆ.

ಇದೆ ಈ ಚಿತ್ರದಲ್ಲಿ ಬರೆ ಮುಸ್ಲಿಂ ಇನ ಮುಸ್ಲಿಮ ರು ಮಾತ್ರ ಈ ಚಿತ್ರದಲ್ಲಿ ಕುರಾನ್ ಹಾಗು ಆ ಅರಬಿ ಯನ್ನು ಓದುತ್ತಿರುವುದನ್ನು ನಾವು ಕಾಣುತ್ತೇವೆ ಎಲ್ಲರ ತಲೆಯ ಮೇಲೆ ಸ್ಕ್ಯಾರ್ಫ್ ಹಾಗು ತಪ್ಪಿಗೆ ಇರುವುದನ್ನು ನಾವು ಕಾಣ್ತಾ ಇದ್ದೇವೆ.

ಹಾಗೆ ಒಂದು ಲೈಟಿ ನ ಕಂಬ ಸಹ ನಮಗೆ ಕಾಣುತ್ತದೆ.

ಹಾಗು ರಸ್ತೆಯಲ್ಲಿ ಇಬ್ಬರು ಆ ನಡೆದುಕೊಂಡು ಹೋಗುವುದನ್ನು ಕಾಣುತ್ತೇವೆ.